ಇದು ಈ ಕಟ್ಟಡವು ದೊಡ್ಡದಾದ ಇಲ್ಲಿ ಕಾಣ್ಣುತ್ತಿರುವ ಕಟ್ಟಡವು ದವಾಖಾನೆ ಅಥವಾ ಹಾಸ್ಪಿಟಲ್ .

ಇಲ್ಲಿ ಒಬ್ಬರಿಗೊಬ್ಬರ ಪ್ರತೇಕವಾದ ಆಸನ ವ್ಯವಸ್ಥೆಯನ್ನು ಬೆಡ್ಗಳ ಸೋರಿ ಬೆಡ್ಗಳ ವ್ಯವಸ್ಥೆಯನ್ನು ನೀಡಲಾಗಿರುವದನ್ನು --

ಇದು ಮೋಟಾರ್ಅ ಅಥವಾ ಕರೆಂಟ್ ಮಷೀನ್ ಎಂದು ಹೇಳಬಹುದು. ಕರೆಂಟ್ ಪವಾರಗಳ ಮೂಲಕ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕರೆಂಟನ್ನು ನಮಗೆ ನೀಡುವಂತಹ ಒಂದು ಮೊಟರ್ಸ್ಗಳು ಮಿಟರ್ಸಗಳೆಂದು ಹೇಳಬಹುದು.

ಇದು ಶಾಲಾ ಬಯಲು ಪ್ರದೇಶ ಶಾಲಾ ಮುಂದಿನ ಆವರಣ ಎಂದು ಹೇಳಬಹುದು.

ಇದೊಂದು ಕೆ_ಎಸ್_ಆರ್_ಟಿ_ಸಿ ಸಾರಿಗೆ ವಾಹನಾ ಎಂದು ಹೇಳಬಹುದು.

ಇದು ಆಸ್ಪತ್ತ್ರೆಯಲ್ಲಿ ನಾವು ದಾಖಲಾತಿಗಳನ್ನು ಪಡೆಯುವುದಕ್ಕಾಗಿ ನಿರ್ಸಮಿಸಿರುವ ಕೊಠಡಿ ಅಂದ್ರೆ ರಿಸೆಪ್ಷನ್ ವಿಭಾಗ ಎಂದು ಹೇಳಬಹುದು.

ಇಲ್ಲಿ ನಾವು ನಮ್ಮಾ ದಾಖಲೆಗಳನ್ನು ಸರಿಯಾಗಿ ನೀಡಿ ನಮ್ಮಾ ರೋಗಕ್ಕೆ ಚಿಕಿಸ್ತೆಯನ್ನು ಪಡೆಯುವುದಕ್ಕಾಗಿ ದಾಖಲಿಸಿ ಹೊಂದುವೆವಿರಬಹುದು.

ವ್ಯವಸ್ಥೆ ಇರುತ್ತೆ ಇಲ್ಲಿ ಮೀನ್ಸ್ ಪಡೆದಿರೋ ಬಟ್ಟೆಗಳಿಗೆ ಹಣವನ್ನು ನೀಡುವಂತಹ ಜಾಗ ಎಂದು ಹೇಳ --

ಇದೊಂದು ಬೇಕರಿ ಚಿಕ್ಕ ಒಂದು ಬೇಕರಿ ಅಂತ ಹೇಳಬಹುದು ಇಲ್ಲಿನ ತಿಂಡಿ ತಿನಿಸುಗಳು ಕೇಕು ಸಂಜೆ ವೇಳೆ ಚಹಾ ಜೊತೆಗೆ ತಿನ್ನುವ ಚಾಟ್ಸ್ಗಳು ದೊರೆಯುತ್ತವೆ.